ಸಲೂನ್ ಎದುರುಗಡೆ ಗ್ಲಾಸ್ ಎದುರುಗಡೆ ಒಬ್ಬ ವ್ಯಕ್ತಿ ಸಹ ನಿಂತಿದ್ದಾನೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು.

ಆ ಗ್ಲಾಸ್ ಮೇಲೆ ಯಶ್ ಅವರ ಚೆನ್ನಾಗಿರೋ ಫೋಟ್ ಇದೆ ಬಿಯರ್ಡ್ ಲುಕಿಂದು .

ಇದರಲ್ಲಿ ಯಾವುದೇ ವ್ಯಕ್ತಿಗಳು ಸಹ ಕಾಣುತ್ತಿಲ್ಲ ನಾವು ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಂತಿದೆ ತುಂಬಾ ನೀಟ್ ಆಗಿ ಕಾಣಿಸ್ತಿದೆ ಇದನ್ ನೋಡಕ್ ತುಂಬಾ ಚೆನ್ನಾಗಿದೆ.

ಇದು ಮೇಲ್ಗಡೆ ಒಳ್ಳೆ ಲೆಪ್ಪವನ್ನು ಸಹ ಹೊಡೆದಿದ್ದಾರೆ ಟೈಲ್ಸ್ ತುಂಬಾ ನೀಟ್ ಆಗಿ ಕಾಂತಿದೆ ಇದು ನೋಡಲು ತುಂಬಾ ಚೆನ್ನಾಗಿ ಇದೆ.

ಅಕ್ಕ ಪಕ್ಕ ಯಾವ ವ್ಯಕ್ತಿಗಳು ಸಹ ಕಾಣುತ್ತಿಲ್ಲ ಯಾವುದೇ ಮನೆಗಳು ಸಹ ಕಾಣುತ್ತಿಲ್ಲ --

ಆಹ್ಹ್ ವ್ಯಕ್ತಿಯು ಇಲ್ಲಿ ಹಲವು ಒಂದು ಬಿವ್ಯಕ್ತಿಯು ಸಹ ಇದ್ದಾರೆ ಜನರು ಗಳು ಯಾವುದೊ ಒಬ್ಬ ವ್ಯಕ್ತಿಯು --

ಬಡ ಮಕ್ಕಳು ತುಂಬಾ ಜನ ಇದ್ದಾರೆ ಯಾವ್ದೋ --

ಆ ಈ ಜಿಮ್ಮ ಜಿಮು ನೋಡಲು ತುಂಬಾ ಚೆನ್ನಾಗಿ ಇದೆ ಮತ್ತೆ ಈ ವ್ಯಕ್ತಿಯು ಕರಿ ಕಲರ್ ಬನಿಯನ್ ತೊಟ್ಟಿದಾನೆ.

ಇಲ್ಲಿ ಯಾವುದೊ ಅಜ್ಜಿ ಸಹ ಕುಳಿತು ಕೊಂಡಿದ್ದಾಳೆ.

ಇಲ್ಲಿ ಹುಲ್ಲುಗಳನ್ನು ಒಳಗೊಂಡಿದೆ ಕಾಂಪೌಂಡ್ ಮೇಲೆ ಗುಲಾಬಿಹೂಗಳು ಸಹ ಬಿಟ್ಟಿದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಂತಿದೆ.

ಅಡಿಡಾಸ್ ಒಳ್ಳೆ ಸೈಕಲ್ಗ ಳು